ಗಿಡಗಳನ ಅವುಗಳನ ನೋಡೋಕೆ ತುಂಬಾ ಹಸರ ಹಸರವಾಗಿ ಕಾಣ್ತಿದೆ.

ಹಸಿರಾದ ಗಿಡಗಳನ್ನು ಮಾರುವುದು ಮತ್ತೆ ಅದೇ ತಯಾರು ಮಾಡಿ ಇವ್ರೇ ಮಾರುತ್ತಾರೆ ಅಂತ ಕಾನಸ್ಥ ಇದೆ.

ಕತ್ತಲಾದ ಕಾರಣ ಎಲ್ಲಾ ಅಂಗಡಿಗಳು ಮುಚ್ಚಿದೆ ಲೈಟ್ ಬೆಳಕಿನಿಂದ ಬೆಳಕು ಕಾಣಿಸ್ತಾ ಇದೆ.

ಇದೊಂದು ಟೂರಿಸ್ಟ್ ಪ್ಲೇಸ್ ತರ ಇದೆ.

ಹಾಗೆ ಎಲ್ಲ ನೀಟಾಗಿ ಕಸ ಹೊಡೆದು ಪೋಸ್ಟ್ ಆಫೀಸ್ ಯಾವತರ ಇಟ್ಕೋಬೇಕು ಆತರ ಇಟ್ಟುಕೊಂಡಿದ್ದಾರೆ.

ಒಂದು ನಾನ್ ವೆಜ್ ಅಂದ್ರೆ ಸಸ್ಯಾಹಾರಿಗೆ ಬಿಟ್ಟು ಮಾಂಸಾಹಾರಿಗಳಿಗೆ ಒಂದು ಕರೆಕ್ಟ್ ಆದ ಜಾಗ ಅಂತಾನೆ ಹೇಳಬಹುದು.

ಪಿಲ್ಲರ್ನ ಅ ಟೈಲ್ಸ್ ಮತ್ತೆ ಲೈಟಿಂಗ್ಸ್ ನ ಯೂಸ್ ಮಾಡಿ ಅಲಂಕಾರ ಮಾಡಿದ್ದಾರೆ.

ಅ ಇದು ಒಂದು ಮತ್ತೆ ಎಲ್ಲಾ ಕಾರ್ ಗಳು ಆಕಡೆ ಕೂಡ ನಿಂತಿದೆ.

ಆ ಎಲ್ಲವೂ ತುಂಬ ಅ ಕ್ಲೀನ್ ಆಗಿದೆ ಶುದ್ಧವಾಗಿದೆ ಒಂದೂ ಅರಮನೆ ತರ --

ಇದು ಒಂದು ದೇವಸ್ಥಾನದ ದಾರಿ ದೇವಸ್ಥಾನದ ಎಂಟ್ರನ್ಸ್ ಗು ಇಷ್ಟ ದೊಡ್ಡದಾಗಿ ಅಲ್ಲಿ--

ನಮಗೆ ಒಳಕೋಗಕ್ಕೆ ಏನೇನ್ ಬೇಕೋ ಅದೆಲ್ಲ ಐಟಮ್ಸ್ ಗಳು ಹೊರಗಡೆ ನಿಂತ್ಕೊಂಡ್ ಮಾರ್ತಿದ್ದಾರೆ.

ಇಲ್ಲಿ ದೊಡ್ಡದಾಗಿ ಸರ್ವಿಸ್ ಅಂತ ಇದೆ ಮತ್ತೆ ದೊಡ್ಡದಾಗಿ ಕನ್ನಡದ ಅಕ್ಷರದಲ್ಲಿ ಬರುದ್ರಿಂದ ಖಂಡಿತವಾಗಲೂ ಕರ್ನಾಟಕದಲ್ಲಿ ಇರುವಂತ ಒಂದು ಸರ್ವಿಸ್ ಸೆಂಟರ್ .

ಪಾಟ್ ಅಲ್ಲಿ ಗಿಡ ಬೆಳೆದವ ಹಸ್ರು ಗಿಡಗಳು ಎದ್ರುಗಡೆ ದೊಡ್ಡ ದೊಡ್ಡ ಮನೆಗಳಿದ--

ಹಾಗೆ ಮುಂದ್ಗಡೆ ಒಂದು ಕಸದ ಗಾಡಿ ಹೋಗ್ತಾ ಇದೆ.

ಈಕಡೆ ತುಂಬ ಜನ ಪೇಶೆಂಟ್ಸ್ ಅವರ ಕಡೆವರ ಎಲ್ಲಾ ವಾಕ್ ಮಾಡ್ತಾಇದಾರೆ

ಇದೊಂದು ಮದುವೆ ಅಥವಾ ರಿಸೆಪ್ಶನ್ ನಿಂದು ಇವೆಂಟು .

ಲೈಟಿಂಗ್ಸ್ ಎಲ್ಲಾ ಕಾಣ್ತಿದ್ದಾವೆ ಸ್ವಲ್ಪ ನೈಟ್ ಅನ್ಸತ್ತೆ ರಿಸೆಪ್ಶನ್ ಫೋಟೋಗ್ರಾಫರ್ ಫೋಟೋ ಎಲ್ಲ ತೆಗಿತಿದ್ದಾರೆ ಜನ ಎಲ್ಲ ಬಿಸ್ ಬ್ಯುಸಿ ಯಾಗಿ ಓಡಾಡುತ್ತಿದ್ದಾರೆ.

ಸ್ಟೇಡಿಯಂ ಅಂತಾನೆ ಹೇಳಬಹುದು ಟೆನ್ನಿಸ್ ಅನ್ನು ಹೊರಗಡೆ ಗಾಳಿಲೀ ಆಡಕ್ ಬರೋದಿಲ್ಲ ಅದಕ್ಕಾಗಿ ಇತರ ಒಂದು ರೂಮ್ ನ ನಿರ್ಮಾಣ ಮಾಡಿ ಅದರೊಳಗೆ ಆಡ್ತಾರೆ ಗಾಳಿ ಇಲ್ಲದ ಪ್ರದೇಶದಲ್ಲಿ.

ಇದು ಒಂದು ಬಸ್ ಸ್ಟ್ಯಾಂಡ್ ತರ ಕೆಲವರು ಆಕಡೆಯಿಂದ ಈ ಕಡೆ ಓಡಾಡುತ್ತಿ--

ಗಡೆ ಎರಡ ನೀರ ಕುಡಿಯೋ ವಾಟರ್ ಬಾಟಲ ಇದೆ ಬ ಪಕ್ಕಕ ಕೂತಕೊಂಡ ತಿನ್ನೋಕೆ ಚೇರ್ ಮತ್ತೆ ಒಂದ ಟೇಬಲ ಇದೆ ಸೊ ಹೋಟೆಲ್ ಅಥವಾ ಕೆಪೆ ತರ ಒಂದು ಟೈಟ್ ಇದೆ.